ಅತಿಯಾಗಿ ನೀರು ಇರುವ ಒಂದು ಪ್ಲೇಸ್ ಆಗಿದ್ದು ಇಲ್ಲೀ ಈ ರೀತಿಯಾಗಿ ನೀರು ಇರೋದ್ನ ನೋಡ್ಬಹುದು. ಇಲ್ಲಿ ಪರ್ವತ ಇರೋದ್ನ ಕೂಡ ನೋಡ್ಬಹುದು ಹಾಗು ಇಲ್ಲಿ ಈ ರೀತಿಯಾಗಿ ಇಲ್ಲೀ ಒಂದು ಕಟ್ಟಡನ್ನ ಇರೋದ್ನ ಕೂಡ ಇಲ್ಲಿ ನೋಡ್ಬಹುದು. ಇಲ್ಲಿ ಇಬ್ಬ್ರು ಕುತ್ಕೊಂಡು ಮಾತಾಡ್ತಿದಾರೆ.